ಇದು ಪಂಪಾವನ ಆಗಿರುತ್ತದೆ ಇದು ಒಂದು ಪ್ರವಾಸ ಸ್ಥಾನವಾಗಿರುತ್ತದೆ.

ಇದು ಒಂದು ಗ್ರಾನೈಟ್ ಕಲ್ಲು ಆಗಿರುತ್ತದೆ.

ವಿದ್ಯುತ್ ಕಂಬಗಳು ಕಾಣಿಸುತ್ತವೆ ಮತ್ತು ಹಲವಾರು ಗಿಡ ಮರಗಳು ಕಾಣಿಸುತ್ತಿವೆ.

ಇಲ್ಲಿ ಒಂದು ಬಿಳಿಯ ಬಣ್ಣದ ಬ್ಯಾನರ್ ಇರುತ್ತದೆ.

ಇದು ಒಂದು ಫೈನಾನ್ಸ್ ಆಫೀಸ್ ಆಗಿರುತ್ತದೆ ಇಲ್ಲಿ ಎರಡು ಟೇಬಲ್ ಇರುತ್ತವೆ.

ಇಲ್ಲಿ ಬಲೂನ್ ನಿಂದ ಕಟ್ಟಿರುತ್ತಾರೆ ಮೇಲ್ಗಡೆ ಫ್ಯಾನ್ ಗಳಿವೆ ಲೈಟ್ ಇದೆ.

ಒಂದು ಅ ದೇಣಿಗೆ ಉಂಡೆ ಇದೆ ಒಂದು ಬಿಂದಿಗೆ ಇದೆ.

ಮತ್ತು ದೇವರ ಚಿತ್ರವನ್ನು ರಂಗೋಲಿಯಿಂದ ಬಿಡಿಸಿರುತ್ತಾರೆ.

ಮತ್ತು ಕೈಯಲ್ಲಿ ಕ್ಯಾಂಡಲ್ ಅನ್ನು ಹಿಡಿದಿರುತ್ತಾರೆ.

ಅದರಲ್ಲಿ ಒಂದೊಂದರಲ್ಲಿ ಎರಡೆರಡು ರತ್ನಗಳು ಮತ್ತು ಒಂದೊಂದರಲ್ಲಿ ನಾಲ್ಕು ರತ್ನಗಳು ಇರುತ್ತವೆ.

ಅದೇ ರೀತಿ ಒಂದು ಆಂಜನೇಯನ ಧ್ವಜವಿದೆ.

ಖರೀದಿ ಮಾಡಕ್ ಬಂದರೋಳಗ ಒಬ್ಬ ಸೈಕಲ್ ನ ಒಡೆದು ಟ್ರೈ ಮಾಡಬೇಕಂತೇಳಿ ಸೈಕಲ ನ ಹೊಡೆಕತ್ತಾನ.

ಟಿಶ್ಯೂ ಪೇಪರ್ ಅನ್ನು ಇಟ್ಟಿರುತ್ತಾರೆ ವಿಶಾಲವಾದ ಗಿಡಕ್ಕೆ ಇರುತ್ತದೆ.

ಕ್ರಿಶ್ಚಿಯನ್ ಸಿಂಬಲ್ ಇರುತ್ತದೆ ಮತ್ತು ತಗಡಿನಿಂದ ಮೇಲ್ಚಾವಣಿಯನ್ನು ಹಾಕಿರುತ್ತಾರೆ.

ಹೂವಿನಿಂದ ಕೂಡಿರುತ್ತದೆ ಮತ್ತು ಇಬ್ಬರು ಮದು ಮಕ್ಕಳ ನಿಂತಿರುತ್ತಾರೆ.

ಮತ್ತು ಇಲ್ಲಿ ಕೊಳ್ಳುವರು ಮತ್ತು ಕೊಂಡುಕೊಳ್ಳುವರು ಇಬ್ಬರು ಇರುತ್ತಾರೆ.

ಮತ್ತು ಇದನ್ನು ಹೂವಿನಿಂದ ಅಲಂಕಾರ ಮಾಡಿರುತ್ತಾರೆ ಮತ್ತು ಅ ವಿವಿಧ ಬಟ್ಟೆಗಳನ್ನು ಅ ಕಾಪಾಟ್ನಲ್ಲಿ ಇಟ್ಟಿರುತ್ತಾರೆ.